ಇದೊಂದು ಸಿಟಿ ಇಲ್ಲಿ ನಾವು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡಬಹುದು ಮತ್ತೆ ಸಲೂನ್ ಶಾಪ್ ಕಟಿಂಗ್ ಶಾಪ್ .

ಹಾಗೆ ನಾವು ಇಲ್ಲಿ ನೋಡಬಹುದು ಎಲ್ಲ ಪಾರ್ಕಿಂಗ್ ಲ್ಲಿ ಗಾಡಿ ಟೂ ವೀಲರ್ಸ್ ಎಲ್ಲ ತುಂಬಿದೆ.

ಹಾಗೆ ಐಸ್ಕ್ರೀಂ ಬಿಸ್ಕೆಟ್ ಇತ್ಯಾದಿ ತರಹದ ಕಾಫಿ ಬಿಸ್ಕೆಟ್ ನ್ನು ನಾವು --